ಈ ಚಿತ್ರದಾಗ ಜನ ಜಂಗುಳಿ ಇರೋದ್ ಕಾಣ್ಸಕತಾದ್ರಿ ಯಾವ್ದ್ --

ಚಾದು ಒಂದು ಮಣ್ಣಿಂದು ಲೋಟ ಆಗ್ಲಿ ನೋಡಕತ್ರ ಮಸಾಲಾ ಚಾ ಆನ್ಸ್ ತೈತ್ರಿ.

ಈ ಚಿತ್ರ ಒಂದು ಹಿಮದಿಂದ ಕುಡಿರೋ ಅಂತ ಚಿತ್ರ ಆಗೈತಿ ಯಾಕಂದ್ರ --

ಇದು ಬಸ್ ನಿಲ್ದಾಣ ಅಂತ ಈಸಿ ಆಗ್ ಖಾತ್ರಿ ಆಗಾಕ್ ಕತೈತ್ರಿ ಜನ್ಗಳು ಅವ್ರ್ ಅವ್ರ್--

ಹಿಂದೆ ಇರೋ ಬ್ಯಾಗ್ರೌಂಡ್ ನೆಲ್ಲ ಅಬ್ಸರ್ವ್ ಮಾಡದ್ರ ಇದು ಸ್ಕೂಲ್ ಅಂತ ಅನ್ಸತ್ ರೀ.

ಗರಡ್ ಕಂಬ ಬಂದ್ ತುಂಬಾ ಉದ್ದನೇದಾಗಿ ದಪ್ಪನೇದಾಗಿ ಚೆನ್ನಾಗ್ ಕಟ್ಟಿದರ್ ರೀ.

ಇಲ್ಲಿ ಪಾರ್ಕ್ಗಳೆಲ್ಲಾ ಸುಸರ್ಜಿತವಾಗಿ ಚೆನ್ನಾಗೆ ಮೈನ್ಟೈನ್ ಮಾಡಿದರ್ ರೀ.